ಅದ್ರ ಮೇಲೆ ಚೀಸ್ ಹಾಕ್ಯಾರ ಅದ್ರ ಜೋಡಿ ಒಂದ್ ಗ್ರೀನ್ ಚಟ್ನಿ ಕೊಟ್ಟಾರ ಸೋ ತಿನ್ನಲಿಕ್ಕೆ ಸ್ಪೊನ್ ಆಂಡ್ ಬ್ಲಾಕ್ ಪ್ಲೇಟ್ಸ್ ಕೊಟ್ಟಾರ.

ಈ ಒಂದು ಬ್ಯೂಟಿ ಪಾರ್ಲರ್ ಅನಸ್ತದ. ಅಹ್ ಇಲ್ಲಿ ಸೋಫಾ ಇಟ್ಟಾರ ಆಮೇಲೆ ಒಂದು ಟೇಬಲ್ ಇಟ್ಟಾರ ಟೇಬಲ್ ಮೇಲೆ ಅಹ್ ಒಂದ್ ಯಲ್ಲೋ ಫ್ಲವರ್ ಇಟ್ಟಾರ ಆಮೇಲೆ ಇಲ್ ಚಿತ್ರ ಹಾಕ್ಯರ.

ಈ ಇದು ಒಂದು ಸಣ್ಣ ಅಂಗಡಿ ಅಹ್ ಈ ಅಂಗಡಿ ಮುಂದ ದೃಷ್ಟಿ ಆಗಬಾರದು ಅಂತ ಹೇಳಿ ಒಂದು ಗೊಂಬೆ ನೇತ ಹಾಕ್ಯಾರ. ಆಮೇಲೆ ಅಂಗಡಿ ಒಳಗ--